ಸ್ಪೂನು ತಟ್ಟೆ ಬಹಳ ನೋಡೋಕೆ ಎಂತೆಂತಾ ಗಾಜಿನ್ದ ಬೇಕು ಇ ಪ್ಲಾಸ್ಟಿಕಿಂದ್ ಬೇಕು ಸ್ಪೂನ್ಗಳು ಬೇಕು ತಟ್ಟೆಗಳು ಬೇಕು. ಬಹಳ ಆಹ್ಹ್ ಚಿಕ್ಕದ್ರಿಂದ ಹಿಡಿದು ದೊಡ್ ದೊಡದು. ಇ ಗೋಭಿ ಮಂಚೂರಿ ತಿನ್ನೋಕಂತು ಎಂತೆಂಥಾ ಸ್ಪೂನ್ ಬಂದಿದವೇ ಅಂದ್ರೆ ಹೇಳ್ಬಾರ್ದ್ ಆತರ ಬಹಳ ಚೆನ್ನಾಗಿದಾವೆ.

ಇ ನಿರೀನ್ ಆಟ ಬಾಳ ಚೆನ್ನಾಗಿತ್ತು ನೋಡೋಕೆ. ಮೊನ್ನೆ ನಾವು ಬೆಂಗಳೂರಿಗೆ ಹೋದಾಗ ನಮ್ ಮಕ್ಕಳ ಜೊತೆ ಹೋಗಿದ್ದು ಆ ವಂಡರ್ಲಾ ಕ್ಕೆ ಅಲ್ಲಿ ಆ ಅಷ್ಟಷ್ಟು ದೊಡ್ಡ ನಿರೀನ್ ಹಿಂಗೆ ಆ ತರ ಬರೋದು ಆಟ ಆಡೋದು ಆದು ನಮಗೆ ಭಯ ಆಗೋದು ನಮ್ಮ್ ಮಕ್ಕಳೆಲ್ಲ ಆಡೋದ್ ನೋಡಿ ನಮಗ್ ಖುಷಿ ಆಗೋದ್ ನೋಡ್ತಾ ನಿಂತಿದ್ವು.

ಮೊನ್ನೆ ನಮ್ ನೆಂಟರದ ಒಬ್ಬರಿದು ನಮ್ಮ್ ಅಕ್ಕನ ಮೊಮ್ಮಗನ್ ಒಂದ್ ಮದುವೆ ಇತ್ತು. ಮದುವೆಗೆ ಹೋಗಿದ್ವಿ ಎಂತಾ ಡೆಕೊರೆಶನ್ ಮಾಡಿದ್ರಂದ್ರೆ--

ಮೊನ್ನೆ ಅಂಗ ನಮ್ ಮನೆಗೆ ಪೂಜೆಗಂತ ದಿಪಾವಳಿಗೆ ಸ್ವೀಟ್ ಅಂಗ್ಡಿಗೆ ಹೋಗಿದ್ವಿ ಎಂತಾ ಮೈಸೂರ್ ಪಾಕು--

ಇಗ್ ನಾವು ಸನ್ನ್ಕಿರ್ತೆಲ್ಲಾ ಇ ಹೊಳೆಯಲ್ಲಿ ನಮ್ಮೂರಲ್ಲಿ ನಮ್ ಅಮ್ಮವ್ರ್ ಮನೆಯಲ್ಲಿದ್ದಾಗೆಲ್ಲಾ ಹೊಳೆಗೆ ನಾವು ಹುಡಗಿಯರ್ ಜೊತೆಗೆಲ್ಲಾ ಹೋಗಿ ಬಟ್ಟೆ ಒಗಿಯೋದು ಸ್ನಾನ ಮಾಡ್ಕೊಂಡ್ ಬರೋದು ಹೊಳೆಗೆ--